ಒಂದು ಚಿತ್ರದಲ್ಲಿ ಒಂದು ನದಿಯನ್ನು ನಾವು ಕಾಣಬಹುದು ಇದನ್ನು ಸಂಜೆ ವೇಳೆ ತೆಗೆದಂತೆ ಕಾಣಿಸುತ್ತಿದೆ ಈ ನದಿಯಲ್ಲಿ ಮೂರು ಜನ ನಿಂತುಕೊಂಡಿದ್ದಾರೆ.

ಒಂದು ಚಿತ್ರದಲ್ಲಿ ನಾವು ಒಂದು ಬಸ್ ಅನ್ನು ಕಾಣಬಹುದು. ಈ ಬಸ್ಸು ನಿಲ್ದಾಣದ ಹತ್ತಿರ ಬಂದಂತೆ ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಮೀನುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಇಲ್ಲಿ ಗ್ರಾಹಕರು ನಿಂತುಕೊಂಡಿದ್ದಾರೆ ಇಲ್ಲಿ ಮೀನು ಹಾಗು ಸಿಗಡಿಗಳನ್ನು --

ಈ ಒಂದು ಚಿತ್ರದಲ್ಲಿ ಒಬ್ಬ ಯುವತಿಯು ನೃತ್ಯವನ್ನು ಮಾಡುತ್ತಿದ್ದಾಳೆ. ಇವಳು ಕೆಂಪು ಹಾಗೂ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾಳೆ.

ಹಾಗೂ ಇಲ್ಲಿ ವಿಮಾನವನ್ನು ಹತ್ತಲು ಏಣಿಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ.